ಆವ್ರಾ ತಿನ್ನುಕ್ ಹೋಗ್ಬ್ಯಾಕ್ ಈಗಾ ಬರತ್ನಾಗ್ ಜಿಲೇಬಿ ಹಾಕಿಟ್ಯಾರ.

ಇದನ್ನು ಒಂದ್ ನದಿ ಟೈಪ್ ಅದ ನದಿ ಮಾಗ್ಲಕ್ ದೊಡ್ ಗಿಡವ ಅದ್ರ್ ಮಾಗ್ಲಕ್ ಒಂದ್ ನಡು ಒಂದ್ ದೊಡ್ಡ್ ಕಟ್ಟೆ ಆಹ್ಹ್ ನೀರ್ ಹೊಲಕ್ ಒಂದ್ ಮಾಡ್ಯಾರ ಒಂದ್ತಾರ ಮಲಿನ ನೀರ್ ಹಸ್ರ್ ಗಟದ.

ಇದು ಬಿಜಾಪುರ್ ಬಸ್ ಸ್ಟಾಪ್ ದೀಪನಿ ಅದ ಒಂದೇ ಒಂದು ಬಸ್ ನಿತಾದ ಅಲ್ಲಿ ಒಬ್ಬ ಮಷ್ಯ ಬ್ಯಾಗ್ ಹಾಕೊಂಡ್ ಹೊಂಟಾನ.

ಹಮ್ಮ್ ಗಿಡಕ್ ಮಾಗ್ಲಕ್ ಒಂದ್ ಸುಂದರ ವಾದ್ ಇದಾವ.

ಬೆಸ್ಟ್ ಕವರ್ ಆ ಬೆಸ್ಟ್ ಕುರ್ಚಿ ದೊಡ್ಡ್ ಫುಕ್ಷನ್ ಹಾಲ್ ಅದ ಇದು ಇಲ್ಲಿ ವಿ.ಐ.ಪಿ ಮಂದಿಗಳದವ ಬಡವರ ನೋಡೋರ್ ಕಣ್ಣಿಗ್ ಸುಂದರ್--

ದೊಡ್ಡ್ ಗಡರ್ನ್ ಅದ ಗಡರ್ನ್ ಒಬ್ಬ ಗುಲಾಬಿ ಹೂವ ಕೈಯಗ್ ಹಿಡ್ಕೊಂಡ್ ನಿತ್ತನ ಬಾರಿ ಸ್ಮಾರ್ಟ್ ಗುಲಾಬಿ ಹೂವ ಅದ ಗಾರ್ಡನ್ ಮಾತ್ರ ಬಾರಿ--

ಒಂದ್ ಸಣ್ಣ ಗುಲಾಬಿ ಹೂವ ಕೈಯಾಗ್ ಹಿಡ್ದನ ಆರ್ ಮಾರಿ ಮಾತ್ರ

ಯೋ ಒಬವ ತೆಂಗಿನ್ ಗಿಡ ಸಣ್ ಸಣ್ ತೆಂಗಿನ್ ಗಿಡ ಅವ ತೆಂಗಿನ ಬಲು

ನೋಡೋರಿಗೂ ವಂದು ಸುಂದರವಾದ ಇದು ದೊಡದು ಅಂಗಡಿನೆ ಈದಂಗೆ ಕಾಣುತ್ತದ ನೋಡೋರ್ ಎಲ್ಲಾಸು.

ಒಂದು ಚೆಂಡು ಹೂವ ತೆಂಗಿನ ಹೂವ ಎಲ್ಲ ನೋ ಡೇ ಹೂವ ನೋಡಿಕಿ ನೋಡ್ಕೊಂತಿಂದ್ರೇ ಸುಂದರವಾಗಿದೆ .